ಹಾ, ಚನ್ನಾಗಿದ್ದೇನಾ ಸೀಮಾ, ನೀನ್ ಹೇಗಿದ್ಯಾ? ನಾನ್ಸ ಚನ್ನಾಗಿದ್ದೇನೆ, ಊಟ ಆಯ್ತಾ?

ನನ್ದುಸ ಆಯ್ತು, ಊಟ ಮಾಡಿ ಈಗ ತುಂಬ ದಿನ ಆಯ್ತು, so ನಿಮ್ ನೆನ್ಪಾಯ್ತು, ಊಟ ಮಾಡಿದ್ ಕೂಡ್ಲೆ call ಮಾಡುವ ಅಂತ call ಮಾಡ್ಡೆ.

ಹ್ಮ್, ಮತ್ತೆ ಏನ್ busy ಯಾ? busy ಏನಿಲ್ಲ, ಮಕ್ಳದ್ದು School, ಮನೆ ಕೆಲ್ಸ, ಅದು ಇದು ಅಂತ ಆಗುವಾಗ, late ಆಗ್ತದೆ, ಸುಮಾರು ಅದೇ time ಅದ್ರಲ್ಲೇ ಹೋಗ್ತದಲ್ಲ? ಹಾ, ಹಾಗೆ call ಮಾಡ್ಲಿಕ್ಕೇ time ಆಗುದಿಲ್ಲ ಅಲ್ವಾ?

ನಂಗೆಸ ಹಾಗೇ ಆಗುತ್ತೆ, ಆ ನಿಮ್ಗೆ ಇಬ್ರು ಮಕ್ಳಲ್ವ?

ಹೌದಾ? ಆ ನಂಗೆ ಒಬ್ಬ ಮಗ, ಅವ್ನನ್ನು ರೆಡಿ ಮಾಡಿ ಕಳ್ಸೂದೇ ನಂಗೆ ಕಷ್ಟ ಅನ್ಸುತ್ತೆ, ಇಬ್ರು ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಹೌದಾ, ನಂಗೆ ಮಗ ಮತ್ತೆ ಮಗ್ಳು, ಮಗ ಮೂರ್ನೇ class ಇದ್ದಾನೆ, ಮಗ್ಳು UKG.

ಹೌದೌದು, ನನ್ ಮಗಸ UKG, ಅವನ್ bag ಗಿಗ್ ಹಾಕೊಡ್ಬೇಕು, ಮತ್ತೆ tiffin ತುಂಬ್ಸಿ ಕೊಡ್ಬೇಕು, socks ಹಾಕ್ಬೇಕು ಎಲ್ಲ ಮಾಡುವಾಗ ಸಾಕ್ ಸಾಕಾಗುತ್ತೆ, ನಿನ್ ಮಗ್ಳು ಮಾಡ್ಕೊಳ್ತಾಳ ಎಲ್ಲ ಅವ್ಳೇ? ಹಾ, ನನ್ಗೆ ಅಂತ ಸಮಸ್ಯೆ ಏನೂ ಇಲ್ಲ, ಅವ್ರೇ ಎಲ್ಲ ಮಾಡ್ಕೊಳ್ತಾರೆ ಊಟ ಮಾಡ್ತಾರೆ, ಅವ್ರ homework ಅವ್ರೇ ಮಾಡ್ತಾರೆ, ಆಹ್ school ಗೆ ಶಾಲೆಗ್ ಮಾತ್ರ ನಾನೇ ಕರ್ಕೊಂಡ್ ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು. ಗಂಡ ಕೆಲ್ಸಕ್ಕೋಗ್ತಾರಲ್ಲ, ಹಾಗೆ ನಾನೇ ಕರ್ಕೊಂಡ್ ಹೋಗುದು, ಕರ್ಕೊಂಡ್ ಬರುದು, school ದ್ದು ಕೆಲ್ಸ ಎಲ್ಲ ನಾನೇ ಮಾಡುದು ಅವ್ರುದು. ಹೌದಾ? ನಂಗೆ ಕರ್ಕೊಂಡ್ ಹೋಗುದು, ಕರ್ಕೊಂಡ್ ಬರುದೊಂದಿಲ್ಲ, ನಾನ್ ಅದೇ ಬಸ್ಸಿಗ್ ಹಾಕಿದ್ನಲ್ಲ ದೂರ ಆಗತ್ತೆ, ನಾನ್ ಬ್ರಹ್ಮಾವರಕ್ಕೆ ಹಾಕಿದ್ದೇನಿ ಅವನ್ನ ಹಾಗಾಗಿ ಬಸ್ ಬರತ್ತೆ. ಅದ್ರಲ್ ಹಾಗ್ ಹೋಗ್ತಾನೆ, ಅದ್ರಲ್ಲೇ ಬರ್ತಾನೆ, ಆದ್ರೆ ಅವ್ನುಂದು ಹೋಗಿ ಬರುದು, ಹೋಗಿ ಬಂದ್ನನ್ತ್ರ ಇರೋ ಕೆಲಸವೇ ತುಂಬ ಇರುತ್ತೆ ಅವನ್ದು, ಎಲ್ಲಸ ಎಲ್ಲ ಕೆಲ್ಸವೂ ನಾನೇ ಮಾಡ್ಬೇಕು, ಯಾವ್ದೂಸ ಅವ್ನು ಮಾಡುದಿಲ್ಲ. ಹೌದಾ? ನನ್ಗೆ ಅಂತ ಸಮಸ್ಯೆ ಏನಿಲ್ಲ, ನನ್ ಮಕ್ಳು ಅವ್ರೇ ಮಾಡ್ತಾರೆ ಎಲ್ಲ ಕೆಲ್ಸಾನೂ, ನಾನ್ ಶಾಲೆಗೊಂದ್ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರುದ್ ಒಂದ್ ಕೆಲ್ಸ ಅಷ್ಟೆ, ಮತ್ತೆ ಆಹ್ ಅವ್ರ ಪರೀಕ್ಷೆ ಸಮಯದಲ್ಲಿ ಮಾತ್ರ ನಾನ್ ಅವ್ರಿಗೆ ಸ್ವಲ್ಪ ಓದಿಸ್ಬೇಕು, ಹೇಳಿ ಕೊಡ್ಬೇಕು ಅಷ್ಟೆ. ಹೌದಾ, ಹೇಳ್ಕೊಟ್ರೆ ಎಲ್ಲ ಕಲಿತಾರ ಅವ್ರೇ? ಹಾ ಈಗ ಕಲೀತಾರೆ, ಈಗ ಸ್ವಲ್ಪ ಮಗ ದೊಡ್ಡವನಾದ ಅಲ ಅವ್ನು ಅವ್ನೇ ಓದ್ಕೊಳ್ತಾನೆ, ಪರೀಕ್ಷೆ ಸಮಯದಲ್ಲಿ ಮಾತ್ರ ನಾನ್ ಸ್ವಲ್ಪ help ಮಾಡುದು ಅವ್ನಿಗೆ, ಆಹ್ ಮಗ್ಳಿಗೆ ಮಾತ್ರ ನಾನು ಸ್ವಲ್ಪ ಹೇಳಿ ಕೊಡಬೇಕಾಗ್ತದೆ ಈಗ homework.

ನೀವೇ ನೋಡ್ಕೊಳ್ಳುದಾ, ಅತ್ತೆ ಮಾವ ಯಾರಿದ್ದಾರ ಮನೇಲಿ?

ಹಾ ಹಾ, ನಂಗೆಸ ಹಾಗೇ ಆಗಿದೆ ಅದೇ problem, ಎಲ್ಲಸ ನಾವೇ ನೋಡ್ಕೋಬೇಕು, ಮನೆ ಕೆಲ್ಸವೂ ಮಾಡ್ಬೇಕು.

ಹೌದು, ತುಂಬ ದೂರ ಆಗುತ್ತೆ ಅಂದ್ರೆ, ಒಂಬತ್ತು ಗಂಟೆಗ್ start ಆದ್ರೂ, ಇವ್ನು ಇಲ್ಲಿಂದ ಏಳುವರೇಗೆ ಹೊರಡ್ಬೇಕಾಗುತ್ತೆ.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

ಹಾ, ನಾನ್ಸ CBSE ಗೆ ಹಾಕಿದ್ದೇನೆ.

ಹೌದ್ ಹೌದು, ಮತ್ತೇ ಯಾವತ್ತಾದ್ರೂ ಒಂದಿನ ಸಿಗುವ, ಮಕ್ಳಿಗೂಸ ಭೇಟಿ ಆದಾಗಾಗುತ್ತೆ, ಒಂದೇ age ಅಲ್ವ? ನಮ್ಗೆ family ಯಲ್ಲೂಸಾ ಯಾರೂ ಅವನ್ದು age ಅವ್ರು ಯಾರೂಸ ಇಲ್ಲ, ಎಲ್ಲ ದೊಡ್ಡವ್ರೇ ಮಕ್ಳು. ಹೌದು, ಈಗ ಇನ್ನು ಬರುವ ವಾರದಲ್ಲಿ ಮಕ್ಳಿಗೆ ಪರೀಕ್ಷೆ ಇದೆ, ಅದು ಪರೀಕ್ಷೆ ಮುಗ್ದ ಮೇಲೆ ಕ್ರಿಸ್ಮಸ್ಗೆ ಒಂದು ವಾರ ರಜೆ ಇದೆ. ಹಾ ಹೌದಾ? ಇವಂಗುಸ ರಜೆ ಇದೆ, ಹಾಗಾದ್ರೆ ನೋಡುವ ಆ time ಅಲ್ಲಿ ಸಿಗ್ಲಿಕ್ಕಾದ್ರೆ ಸಿಗುವ. ಆಯ್ತು, ನಾನಂತ ಸಮಯದಲ್ಲಿ ನಾನು ಹೇಳ್ತೇನ್ ನಿಂಗೆ.

ಮೇಲೆ, ರಜೆ ಸಿಕ್ಕಿದ್ ಮೇಲೆ ಮಾತಾಡುವ. ಹೌದಾ? ಸರಿ ಹಾಗಾದ್ರೆ ನೋಡುವ, ಒಳ್ಳೆ ಆಯ್ತು ನಾನು call ಮಾಡಿದ್ದು. ಹಾ ಹೌದಲ್ಲ? ಸರಿ ಹಾಗಾದ್ರೆ. ಹಾ ಸರಿ ಹಾಗಾದ್ರೆ, ಮಮತಾ.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

ಹಾ ಆರಾಮ ಮತ್ತೆ ವಿಶೇಷೇಷಲ್ಲ ಏನು ಸುದ್ದಿ ಇಲ್ಲ ನಿಮ್ದು. ಹೌದ್ ಅದು ಇಲ್ಲಿಗೆ ಅಪ್ರೂಪ ಎಷ್ಟ್ ಸಮಯ ಅದು ಇದು ಅಂಥೇಳಿ.

ಹೌದ್ ಹೌದು ಸುಮಾರ್ ಸಮಯ. New year ಗೆ ಏನ್ plan ಮಾಡಿದ್ದೀರಿ trip ಎನ್ ಉಂಟಾ ಹೇಗೆ? ಅದೇ ನಾನು ನೋಡಿದ್ದೇ ನಾವ್ ಕಳ್ದ್ ಸರ್ತಿ ಕೂಡ plan ಮಾಡಿ ನಾವ್ ಹೋಗ್ಲಿಕ್ಕೆ ಆಗ್ಲಿಲ್ಲ.

ಎಂತ ಮಾಡುದ್ ಕಳ್ದ್ ಸರ್ತಿ ಒಬ್ಬೊಬ್ರು ಎಂತಾರು ಹೀಗೆ ಆಗುದಿಲ್ಲ ಹೀಗೆ ಹೇಳಿದ್ರೆ ಮತ್ತೆ plan ಎಲ್ಲ PLOP ಆಗ್ತದೆ ಹೀಗೆ ನಾವು ಈ ಸರ್ತಿ ಹಾಗಾದ್ರೆ ಸರಿಕಟ್ಟ್ ಮಾಡಿ ಹೋಗುವನ. ಹಾ ಖಂಡಿತಾ ಈಗ plan ಎಲ್ಲಿ ಗೊತ್ತಾ plan ಎಲ್ಲಿ.

ನೀವ್ ಹೇಳಿ ಯಾವಾಗ್ಲೂ ನಾನ್ ಹೇಳ್ತಾ ಇರ್ತೇನೆ, ಇವತ್ತು ನೀವ್ ಹೇಳಿ plan. ಹಾ ಎಲ್ಲಿಯೂ ಆಗ್ಬಹುದು ನಾನು ಸರ್ ಈ ಇಲ್ಲಿ ಗೋವಾ ಅಲ್ಲೆಲ್ಲ ಹೋಗ್ವ ಅಂತ plan ಮಾಡಿದೀನಿ. ನಾನ್ ಹಾಗೆಲ್ಲ ದೇವಸ್ಥಾನಕೆಲ್ಲ visit ಕೊಡ್ವ ಅಂತ. ಹಾಗೆಯಾ new year ಅಲ್ವ ಹಾಗೆ ನಾನು. ಅಲ್ಲಿ ಹೋಗಿ ಗಮ್ಮತ್ party ಮಾಡ್ವ ಅಂತೇಳಿಯಾ. ಹೌದು, ತೊಂದ್ರೆಲ್ಲಾ plan ಮಾಡ್ಬಹುದು ಬೇಕಾದ್ರೆ ಇಲ್ಲಿ nature ಎಲ್ಲಾ ನೋಡುವಡು ಹಾಗೆ ಎಲ್ಲಾ ಆದ್ರೆ ಈ ಸಲ ಮಡಿಕೇರಿ side ಗೆಲ್ಲ ಹೋಗ್ಬೋದು.

ಹಾಗೆ ಹಾಗೆ ಎಲ್ಲರಿಗೆ ಉಪಕಾರ ಆಗ್ತದೆ ಮಡಿಕೇರಿ side ಹೋದ್ರೆ. ಹಾ ಅದ್ ಹೌದು ಯಾಕ್ ಹೇಳಿ ಅಲ್ಲಿಗೆ ಹೋದಾ places ಎಲ್ಲ ನೋಡಿದ್ರೆ ಅಬ್ಬಿ falls ಉಂಟು ಮತ್ತೆ ಪುರಾತನ ಸ್ಥಳಗಳು ಉಂಟು ಅದೆಲ್ಲ ನೋಡಿದ್ರೆ.

ಹಾ ಹಾಗೆ

ಹಾಗಾದ್ರೆ plan ಹಾಕಿದ್ದೀರಿ new year ಗೆ. ಯಾವಾಗ ಹೋಗುದ್ ಅಂತ ಮಾತಡುವಾ ಬೇಕಾದ್ರೆ ಒಂದು group ಎಲ್ಲ ಮಾಡಿ ಮಾತಾಡ್ವ. ಅಲ್ಲ ಮತ್ತೆ ಬೇರೆ ಬೇರೆ ಸ್ಥಳಕ್ಕೆ ಹೋದ್ರೆ ಅಲ್ಲಿ ಇತಿಹಾಸ ತಿಳ್ಕೊಲಬಹದು ಅಂತ ನೀವ್ ನೋಡ್ತಿರಬಹದು ಡಾಕ್~ Doctor bro ಅಂತ ಒಬ್ರು ನಿಮಗೆ ಗೊತ್ತಿರಬಹುದು ಯೇನಾ

famous blogger ತೀರ್ಗಿ ತೀರ್ಗಿ ತೀರ್ಗಿ inspiration ಆಗ್ತದೆ ನಮ್ಗೆ ಕೂಡಾ ಹಾಗೆ.

ಎಷ್ಟ್ ತಿಳ್ಕೋಳ್ಳಿದ್ದಾರೆ ಗೊತ್ತಾ ಒಂದಾ ಎರಾಡಾ ಎಷ್ಟೋ ವಿಷ್ಯ ಲೆಕ್ಕವಿಲ್ಲದಷ್ಟು. ಅವರಿಂದ ನಾವ್ ತಿಳ್ಕೊಂಡ್ರೆ ನಮ್ಗ್ ಕೂಡ ಹುಮ್ಮಸ್ಸು ಬರ್ತದೆ ಹಾ ಈ ಕಡೆ ಹೋಗ್ಬೇಕು ಈ place ಗೆ ಹೋದ್ರೆ ನಾವ್ ಕೂಡ ಯೆಸ್ಟ್ ಖುಷಿ ಪಡಬಹದು. ಅವ್ರೆಲ್ಲ ಎಷ್ಟ್ ದೂರ trip ಹಾಕ್ತಾರೆ ಅದನ್ನೆಲ್ಲ ಆಲೋಚನೆ ಮಾಡಿದ್ರೆ.

new year plan ಕೂಡ ಗಮ್ಮತ್ತಲ್ಲಿ ಮಾಡ್ಬೇಕಲ್ವಾ. ಹಾ ಹೌದ್ ಹೌದು ಚನಾಗೇ ಮಾಡ್ಬೇಕು.

ನಾವಂದ್ರೆ trip ಗೆಲ್ಲ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ನೋಡಿಕೊಂಡು ಹೋಗ್ಬೇಕು weather ಎಲ್ಲ ಅಂದ್ರೆ ಮಳೆ ಚಳಿ ಮತ್ತೆ ಹೋದ್ರೆ waste ಆಗ್ತದಲ್ವಾ ಹೌದ್ ಹೌದು ಆಲೋಚನೆ ಮಾಡಿ ಹೋಗ್ಬೇಕ್ trip ಗೆಲ್ಲ ಹೋಗ್ವಾಗ ಅಲ್ಲ ಬೆಳ್ಳಿಗ್ಗೆ ಚಳಿ ಇದ್ರೆ ಮಧ್ಯಾಹ್ನ ಬಿಸಿಲು ಬರ್ತದೆ ಬಿಸಿಲು ತಡೀಲಿಕ್ಕೆ ಆಗುದಿಲ್ಲ ಬೆಳ್ಳಿಗ್ಗೆ ಚಳಿ ತಡೀಲಿಕ್ಕೆ ಆಗುದಿಲ್ಲ. ರಾತ್ರಿ ಮನೆಗೆ ಬಂದ್ರೆ ಗೋವಿಂದ ಗೋವಿಂದಾ. ಹೌದು ಬಾರಿ ಕಷ್ಟ ಆಗ್ತದೆ. ಬಾರಿ ಕಷ್ಟ ಆಗ್ತದೆ ಎಂತ ಮಾಡುದು ಎಲ್ಲ ಅನುಭವಿಸ್ಕೊಂಡು ಹೋಗ್ಬೇಕಲ್ವಾ. ಅದೇ ನಾವ್ plan ಮಾಡುವಾಗ ಒಂದ್ ಸ್ವಲ್ಪ ಮೊದ್ಲೇ ಯೋಚ್ನೆ ಮಾಡಿದ್ರೆ ಅಲ್ಲ ಅಲ್ಲ ನಾವ್ ಒಂದು ಆಲೋಚನೆ ಮಾಡಿ ಮಾಡಿದ್ರೆ ನಮ್ಮ ಆಲೋಚನೆ ಹೇಗ್ ಇರಬೇಕಂದ್ರೆ ಯಾರು ಇತರ ಮಾಡಿರಬಾರ್ದು ನಮ್ಮ trip ನ ಹಾಗೆ.

ಮಾಡ್ಲಿಕ್ಕೆ ಕೂಡ try ಮಾಡ್ಬಾರ್ದು adventures ಗೊತ್ತಲ್ವಾ ಹಾಗಿರ್ಬೇಕು.

ಅದ್ ಬಿಡಿ ಮರೆ ಈಗ ಕೂಡ ನಮ್ಗೆ ಹೆದ್ರಿಕ್ಕೆ ಎನ್ ಗೊತ್ತಾ ಅದ್ ಬಿಡಿ ಮರೆ ಈಗ ಕೂಡ ನಮ್ಗೆ ಹೆದ್ರಿಕ್ಕೆ ಎನ್ ಗೊತ್ತಾ Corona ಪುನ ಬಂದಿರೂದು. ಹಾ ಈಗ mask ಬೇರೆ ಹಾಕಿ ಇನ್ನು ಒಂದ್ ತಿಂಗ್ಳ್ ಆಗುವಾಗ ವಾಪಸ್ ಎಲ್ಲ lockdown ಆಗ್ತದಂತ. ಅಲ್ಲ ಹಾಗೆ ಆದ್ರೆ ನಮ್ಗೆ ಕಷ್ಟ ಅಲ್ವ. ಹೌದ್ ಹೌದು ಮತ್ತೆ ಬಾರಿ ಕಷ್ಟ.

ಎಲ್ಲ ಹಾಳಾಗ್ತದಂಥಾ ಹಾಗೆ ಆದ್ರೆ.

ಹಾಗೆ.

ಸರಿ ಮತ್ತೆಂತ ಗೊತ್ತುಂಟಾ ನಾನು ಸ್ವಲ್ಪ ಕೆಲ್ಸದಲ್ಲಿ ಇದ್ದೇನೆ. busy ಇದ್ದೀರಾ?

ಕೆಲ್ಸದ ಮೇಲೆಯೇ ಹಾ okay okay ಪರ್ವಾಗಿಲ್ಲ ಪರವಾಗಿಲ್ಲ.

Bye bye.

ತರ್ಕಾರಿಗಳು ಈಗ ನಾವು ದಿನಬಳಕೆ ತರ್ಕಾರಿಗಳು ಮಾಡ್ತನೇ ಇರ್ತಿವಿ. ಈಗಿನ ಮಕ್ಳಿಗೆ ಆಹ್ ಪೌಷ್ಟಿಕ ಆಹಾರವನ್ನ ಕೊಡದಿಕ್ಕೆ ನಾವು ತರ್ಕಾರಿಗಳ್ನಾ ತುಂಬಾನೇ ಆಹ್ ಆಯ್ಕೆ ಮಾಡ್ಕೊತಿವಿ ಈಗ. ಕೆಲವೊಂದು ಮಕ್ಳುಗಳು ಆಹಾರಗಳ್ನ ತಿನ್ನಲ್ಲ ಅಥವಾ ತರ್ಕಾರಿಗಳ್ನ ತಿನ್ನಲ್ಲ. ಹಣ್ಗಳ್ನ ತಿನ್ನಲ್ಲ ಅಂತ ಹೇಳ್ತನೇ ಇರ್ತರೆ ಅಂದ್ರೆ ನಾವು ಸಣ್ಣ ವಯಸ್ಸಿನಲ್ಲೆ ಮಕ್ಳಿಗೆ ಅ ಆಹ್ ತರ್ಕಾರಿನ ಹೆಚ್ಚಿಗೆ ಕೊಟ್ಟಿ ಕೊಟ್ಟಿ ರೂಢಿ ಮಾಡ್ಬೇಕು. ಈಗ ಸಣ್ಣ ಮಕ್ಳಿಗೆ ಆಹ್ ಹಣ್ಣು ಹಣ್ಣನ್ನ first ಉ ಕೊಡ್ಬೇಕು ಅಂತ ಹೇಳ್ತರೆ ಹಣ್ಣಿಗಿಂತ first ಗೆನೇ ನಾವು. ತರ್ಕಾರಿನ ಕೊಟ್ಟಿ ರೂಢಿ ಮಾಡ್ಬೇಕು ಯಾಕೆಂದ್ರೆ ನಿಮ್ಗೆ ಹಣ್ಣಿಗು ಮತ್ತೆ ತರ್ಕಾರಿಗು ವ್ಯತ್ಯಾಸ ಇರತ್ತೆ ಯಾಕಂದ್ರೆ. ಹಣ್ಣಲ್ಲಿ ನಮ್ಗೆ sweetness ಇರತ್ತೆ ಬರೆದ್ ತರ್ಕಾರಿಲ್ ನಮ್ಗೆ sweetness ಕಡ್ಮೆ ಇರೋದ್ರಿಂದ ಮಕ್ಳು ಏನ್ಮಾಡ್ತರೆ ತರ್ಕಾರಿನ ಅದು ಬೇಡ ಇದು ಬೇಡ ಅಂತ ಹೇಳ್ತರೆ ನಾವು ತರ್ಕಾರಿನ. First ಉ ಯಾವಾಗ್ಲು ಕೊಟ್ಟು ಕೊಟ್ಟಿ ರೂಢಿ ಮಾಡ್ಬೇಕು ಆಮೇಲಿಂದ ಹಣ್ಣನ್ನ ರೂಢಿ ಮಾಡ್ಬೇಕು. ಅವಾಗ ಮಕ್ಳು ಆಹ್ ಬೆಳಿತ ಬೆಳಿತ ಹೋಗ್ಲಿ ಎಲ್ಲಾನೂ ಕೂಡ ಒಂದೇ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದನ್ನ ಅವ್ರು ತಿನ್ತ ಬರ್ತರೆ ಮತ್ತೆ ಈಗ. ತರ್ಕಾರಿಗಳು ಎಷ್ಟೊಂದು ತರ್ಕಾರಿಗಳು ಇದೆ ಈಗ carrot ಆಗ್ಬೋದು beans ಆಗ್ಬೋದು. ಅಥವಾ ಆಲೂಗಡ್ಡೆ ಆಗ್ಬೋದು ಆಹ್ ಹುರಳಿಕಾಯ್ ಅದೇ same beans ಉ beetroot ಉ ಮೂಲಂಗಿ ಮತ್ತೆ ಸೊಪ್ಪು ಎಲ್ಲಾನೂ ಕೂಡ. ತುಂಬಾ ಒಳ್ಳೇದು ನಮ್ಮ ದೇಹಕ್ಕೆ ಒನ್ನೋಂದು ತರ್ಕಾರಿಲು ಕೂಡ ನಮ್ಗೆ. ಎಲ್ಲಾಥರ ಅಂಶನೂ ನಮ್ಗೆ ಆಹ್ ಒಂದೇ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋಷ್ಟು ಆಹ್ nutritions ಉ ನಮ್ಗೆ. ಸಾಕಾಗತ್ತೆ ತರ್ಕಾರಿ ನಾವು ತಿನ್ನೋದ್ರಿಂದ. ಆಹ್ ಹಾಗಾಗಿ ತರ್ಕಾರಿನ ನಾವು ಬೆಳಿಯೋಂಥ ಮಕ್ಳಿಗೆ ತುಂಬಾ ಚೆನ್ನಾಗಿ ಕೊಟ್ಟಿ ನಾವು ರೂಢಿ ಮಾಡ್ಬೇಕು. ಯಾವ್ದೆ ಮಕ್ಳು ತಿಂತಾಯಿಲ್ಲ ಮಾಡ್ತಾಯಿಲ್ಲ ಅಂತಂದ್ರೆ ನಾವು ಯಾವಾಗ್ಲುನು. ಹಣ್ನ ಕೊಡದನ್ನ ಕಡ್ಮೆ ಮಾಡ್ಬೇಕು ಆ time ಅಲ್ಲಿ ಹಣ್ ಬಿಟ್ಟು ಮೊದಲ್ನೇ ನಾವು. ಮೊದಲ್ನೇ ಮೊದಲ್ನೇ ಸಲೀನೆ ನಾವು ತರ್ಕಾರಿನ ಕೊಡ್ತಾಯಿದ್ರೆ ತುಂಬಾ ಒಳ್ಳೇದು ಮಕ್ಳಿಗೆ ಮತ್ತೆ ತರ್ಕಾರಿಲಿ ಈ ಸೊಪ್ಪುಗಳು ಅಷ್ಟೆ. ಸೊಪ್ಪು ಕೂಡ ಒಂದು ತರ್ಕಾರಿ ಇದಕ್ಕೇನೆ ಬರತ್ತೆ ಸೊಪ್ಪಲ್ಲಿ ತುಂಬಾ fiber content ಇರತ್ತೆ. ಆ ನಾರೂ ಮತ್ತೆ ಬೇರಿಂದ ಆಗಿರೋ~ ಆಗಿರೊದ್ರಿಂದ ನಮ್ಗೆ ಸೊಪ್ಪಲ್ ತುಂಬಾ fiber content ಇರೋದ್ರಿಂದ. ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಯಾಕೇಂದ್ರೆ ನಮ್ಮ ದೇಹದಲ್ಲಿ fiber content ಜಾಸ್ತಿ ಇರ್ಬೇಕು. ಜಾಸ್ತಿ ಇದ್ರೆ ನಮಿಗೆ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಚೆನ್ನಾಗ್ ಆಗ್ತಾ ಹೋಗತ್ತೆ.

ಹಾಗಾಗಿ ನಾವು fiber content ಇರೋಂಥ ತರ್ಕಾರಿಗಳ್ನ ಜಾಸ್ತಿ prefer ಮಾಡ್ಬೇಕು ನಮ್ಗೆ ಈಗ fiber content ಯಾವ್ದ್ರಲ್ ಜಾಸ್ತಿ ಬರತ್ತೆ ಅಂದ್ರೆ. ಮಾಮೂಲಿ carrot ಉ ಹುರಳಿಕಾಯಿ ಮೂಲಂಗಿ ಅನ್ನೋದಿಕ್ಕಿಂತ ಜಾಸ್ತಿ fiber content ಇರದು. ಸೊಪ್ಪಿನಲ್ಲಿ ಹಾಗಾಗಿ ನಾವು ಸೊಪ್ಪುನ್ನು ಕೂಡ ಅದೇ ಪ್ರಮಾಣದಲ್ಲಿ ಜಾಸ್ತಿ ತಿನ್ಬೇಕು. ಹಾಗಾಗಿ ಹೆಚ್ಚಿಗೆ ಎಲ್ಲಾ ತರ್ಕಾರಿನೂ ನಾವ್ ಜಾಸ್ತಿ ತಿಂತಾ ಹೋದ್ರುನು ಅದ್ ನಮ್ಮ ದೇಹಕ್ಕೆನೇ ಅಷ್ಟು ಸೂಕ್ತ ಆಗಲ್ಲ ಎಲ್ಲಾನೂ ಕೂಡ. ಒಂದು ಆಹ್ ಸಮ ಪ್ರಮಾಣದಲ್ಲಿ ನಮ್ಮ್ ದೇಹಕ್ಕೆ ಓಗ್ತಾ ಇದ್ರೆ ನಾವ್ ತುಂಬಾ ಆರೋಗ್ಯವಾಗ್ ಇರ್ತಿವಿ. ಮತ್ತೆ ಈಗ carrot ಉ carrot ಅಂತ ತೊಗೊಂಡ್ರೆ ನಿಮ್ಗೆ ಎಲ್ಲಾರ್ಗು ಗೊತ್ತಿರತ್ತೆ ಈಗ ಸಣ್ ಸಣ್ ಮಕ್ಳಿಗೆನೇ ಕನ್ನಡಕ ಎಲ್ಲಾ ಹಾಕೋಂಡ್ ಬರ್ತರೆ. ಮಕ್ಳುಗಳು ನೀವು ನೋಡಿರ್ತಿರ ಸಣ್ಣ ಮಕ್ಕಳಿಗೆ ಕನ್ನಡಕನ ಅದೇ ನಮ್ಮ ನಾವು ತುಂಬಾ ಚಿಕ್ಕೋರಿದ್ದಾಗ. ಕನ್ನಡಕ ಹಾಕ್ಕೊಂಡು ಬರೋಂಥ ಮಕ್ಳೆಲ್ಲ ತುಂಬಾ ಕಡ್ಮೆನೇ ಇದ್ರು but ಈಗ ಏನಂತಂದ್ರೆ ಕನ್ನಡಕ. ಹಾಕ್ಕೊಳದೇ ಒಂದು ಎಲ್ಲಾ common ಉ ಎಲ್ಲಾ ಮಕ್ಳುನು ನೀವ್ ನೋಡ್ಬೋದು ಯಾಕೆ ಯಾಕೆಂದ್ರೆ. ಸೊಪ್ಪು ತರ್ಕಾರಿಗಳ್ನ ಅವ್ರು ಕಡ್ಮೆ ತಿನ್ತರೆ ಮತ್ತೆ ಅದು ಬೇಡ ಇದು ಬೇಡ ಅಂತ ಹಠ ಮಾಡ್ತಾರೆ ಹಂಗ್ ಮಾಡೋದ್ರಿಂದ ಹಂಗ್ ಮಾಡ್ಲೂಬಾರದು ಹೇಳ್ಕೊಡ್ಬೇಕು. ಸಣ್ ಮಕ್ಳಿಗೆ ಯಾಕೆಂದ್ರೆ ಅವ್ರುಗೂ ಏನೂ ಗೊತ್ತಿರಲ್ಲ. ಈಥರ ಅಂತಂದ್ಬಿಟ್ಟು ಅದು ತಿನ್ನೋದ್ರಿಂದ ಏನ್ ಆಗುತ್ತೆ ಏನ್ ಉಪಯೋಗ ಆಗತ್ತೆ ನಿನಗ್ ಶಕ್ತಿ ಬರತ್ತೆ ಅಂತೆಲ್ಲ ನಾವ್ ಹೇಳ್ಕೊಟ್ಟಿ ಮಕ್ಳಿಗೆ ತರ್ಕಾರಿನ ತಿನ್ಸೋದ್ನ ರೂಢಿ ಮಾಡ್ಬೇಕು.

ಹಾ ಹಾ ಸ್ನೇಹಾ ಆರಾಮಿದ್ದಿನಿ. ನೀನು? ಹಾ ಆರಾಮಿದ್ದೀನಿ ನೋಡು ಊಟ ಆಯ್ತಾ? ಹ್ಮ್ just ಇವಾಗ್ಲೆ ಆಯ್ತು.

ಏನಿಲ್ಲಪ್ಪಾ ಸುಮ್ನೆ ಕೂತ್ಕೊಂಡಿದ್ದೀನಿ. ನೀನ್ call ಮಾಡ್ಡೆ ನೋಡು. ಏ ನಮ್ಮ ಅಣ್ಣನ್ ಮಗಳ್ದು birthday ಇದೆ.

ನಿಂಗ್ ಹೇಳೋಣ ಅಂತ ಹೇಳಿ call ಮಾಡಿದ್ದೀನಿ. Last time ಯಾರ್ದೋ birthday birthday ಇದೆ ಬಾ ಅಂತ invite ಮಾಡಿದ್ದೆ ಅಲ್ವ. ಆ ವರ್ಷನು ನಮ್ಮ್ ಅಣ್ಣನ್ ಮಗಂದ್ ಇತ್ತು ಆವಾಗ್ miss ಮಾಡಿದ್ದೆ ಅಲ್ಲ ಈ ಸರ್ತಿಯನ ಬಾ miss ಮಾಡ್ಬೇಡ.

ಮತ್ತೇ ಆ ಹುಡುಗಂದೇನ ಮತ್ತೆ birthday .

ಹಾ ಸರಿ ಹಂಗಾದ್ರೆ ಬರ್ತೀನಿ ಬಿಡು.